ಸೊ ಲೈನಗೆ ಯೆಸ್ಟ್ ಚೆಂದಾಗ್ ಇಟ್ಟರ್ ನೋಡ್ರಿ ಎಲ್ಲ ಗಿಡಗಳು ಇಟ್ಟರೆ.

ತಿಂಗಳ್ ಒಂದ್ ತಿಂಗಳು ಯಾವಾಗ್ ಟೈಮ ಇದ್ದಗ್ನು ಹೋಗಿ ಅಲ್ಲಿ ಜಿಮ್ ಮಾಡಬಹುದು ವರ್ಕೌಟ್ ಮಾಡಬಹುದು ಈವಾಗ್ ಜಾಸ್ತಿ ಜನ ವರ್ಕೌಟ್ ಮಾಡ್ಲಿಕ್ ಹತಾರ ಆದ್ರೂ ಹೆಚ್ಚಿಗ್ನು ಮಾಡ್ಬಾರ್ದು.

ಇದು ಸಂಚಿ ಮೆಡಿಕಲ್ ಅದರಿ ಇದು ಯೆಸ್ಟ್ ಬಿಟು ದರ್ಗಾ ರೋಡ್ ಕಡೆ ಬರ್ಥದ್ ಇದು.

ಅಲ್ಲಿ ಈ ತರದ್ ಕಮಾನುಗಳು ಒಂದ್ರ್ ಮೇಲ ಒಂದ್ ಲೈನ್ ಆಗಿ ಕಾಣಿಸ್ತಾವ್ ಯಾವ ಕಡೆ ನೋಡಿದ್ರುನು ಇದೇತರ ಕಾಣಿಸ್ತಾವ್ ಬಹಳ ಚೆನ್ಡ್ ಅನಿಸ್ತದ ನೊಡ್ಲಿಕ ಜಾಮಿಯಾ ಮಸೀದಿ.

ಕೆಳಗ್ ಅವ್ರು ಇರಬಹುದು ಮೇಲೆ ರೆಂಟ್ ಕೊಟ್ಟಿರಬಹದು ಶರಣ ರೆಸಿಡೆನ್ಸಿ ಆ ಮನೆ ಓನರ್ ಹೆಸರು ಇರ್ಬಹುದು .

ಇದು ಯಾವ್ದೋ ಮನಿ ಅಂತ ಅನ್ನಿಸ್ಲಿಕ್ ಹತ್ತಾಯಿತಿ ನೋಡ್ರಿ ಅಪಾರ್ಟ್ಮೆಂಟ್ ಇರಬಹುದೇನೋ ಮನಿ ಅನ್ನಿಸ್ಲಿಕ್ ಹತ್ತೈತಿ .

ಅಲ್ಲೊಂದು ಜಾಮಿಯಾ ಮಸೀದಿ ಕಾನ್ಸ್ಲೀಕ್ ಹತ್ತದ ಸುತ್ತ ಕಲ್ಲಿನ ಕಾಂಪೌಂಡ್ ಕನ್ಸ್ಲೀಕ್ ಹತ್ತದ.

ವೆಚ್ಚದಲ್ಲಿ ಫ್ರೈಡೆ ಹೋಗಿ ಪ್ರೇಯರ್ ಮಾಡ್ತಾರಾ ಕ್ರಿಸ್ಟಿಯಾನ್ಸ್ ಎಲ್ಲ ಹೋಗ್ತರ್ ಜಾಸ್ತಿ.

ಅಲ್ಲೆಲ್ಲ ಹುಡುಗ್ರು ಆಟ ಸಾಮಾನು ಹುಡುಗುರೆನ ದೊಡ್ಡೋರು ಎಲ್ಲ ಆಟ ಆಡ್ತಾರೆ ಇವಾಗ--

ಕಟ್ಟಿಗೆದು ಈವೆನ್ ಸೋಫಾ ಸೀಟ್ ಇರ್ತಾವಲ್ಲ ಇವೆ ಬಹಳ ಚೆಂದ ನೋಡ್ಲಿಕ್ಕೂ ಚೆಂದ ಕೂಡ್ಲಿಕ್ಕೂ ಚೆಂದ ಹಳ್ಳಿ ಸಾಮಾನೆ ಯಾವಾಗ್ಲೂ ಚೆಂದ ಅನ್ಸತ್ ಅವ್ರಿಗೆ.

ಇದು ಯಾವ್ದೋ ಮಾಲ್ ಇದ್ದಂಗ ಅದ ಬಟ್ ಯೆಸ್ಟ್ ಹವಾ ನೋಡ್ರಿ ಅಲ್ಲಿ.